ತ್ರದಲ್ಲಿ ನನಗೆ ಕಾಣುತ್ತಿರುವ ಪ್ರಕಾರ ಇದು ಒಂದು ನಗರ ಪ್ರದೇಶದಲ್ಲಿ ಬ್ಯಾ ನಗರ ಪ್ರದೇಶದಲ್ಲಿರುವ ವ್ಯಾಯಾಮ ಕೇಂದ್ರವಾಗಿರಬಹುದು. ಈ ವ್ಯಾಯಾಮ ಕೇಂದ್ರವನ್ನು --

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವ ದೃಶ್ಯವೇನೆಂದರೆ ಇದು ಒಂದು ತಟ್ಟೆಯಲ್ಲಿ ಮೀಸೆ ಮೀನು ಎನ್ನುವ ಒಂದು ಮೀನಿನ ಮೀನನ್ನು ಹಿಡಿದು ಇರಿಸಲಾಗಿದೆ ಈ ಮೀನು--

ಅದೇ ರೀತಿ ಇದರ ಮುಂದುಗಡೆ ಗಿಡಗಳು ಸಹಾ ಕಾಣಿಸ್ತಾ ಇದೆ ಮತ್ತು ಈ ಗಿಡದ ಮುಂದೆ ಗಿಡಗಳು ಒಂದು ಹಸಿರು ಬಣ್ಣದ ಬಾಗಿಲು ಕೂಡ ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವ ಪ್ರಕಾರ ಇದು ಒಂದು ದೊಡ್ಡ ನಗರದಲ್ಲಿ ಇರುವಂತ ಒಂದು ದೊಡ್ಡದಾದ ಮಾರುಕಟ್ಟೆ ಮತ್ತು ಮಾಲಾಗಿ --

ಈ ಚಿತ್ರದಲ್ಲಿ ನನಗೆ ಕಾಣಿಸುತ್ತಿರುವ ಪ್ರಕಾರ ಇದು ನಗರ ಪ್ರದೇಶದಲ್ಲಿ ಅಥವಾ ಹಳ್ಳಿ ಪ್ರದೇಶದಲ್ಲಿ ಒಂದು ದೊಡ್ಡದಾದ ಕಟ್ಟಡ ದಲ್ಲಿ ಚಿತ್ರೀಕರಿಸಿರುವ ಚಿತ್ರಣ ವಾಗಿರಬಹುದು ಚಿತ್ರದಲ್ಲಿ ಜನರು ಮತ್ತು ಅತಿಥಿಗಳು ಆಗಮಿಸಿದ್ದಾರೆ ಕುರುಚಿ ಕುತ್ತಿಕೊಳ್ಳಲು --

ಒಂದು ಮಾನವ ನಿರ್ಮಿತ ಕುರ್ಚಿಯನ್ನು ತಯಾರಿಸಲಾಗಿದೆ ಈ ಕುರ್ಚಿಯು ಕಟ್ಟಿಗೆಯಿಂದ ತಯಾರಿಸಲಾಗಿತ್ತು ಅದೇ ರೀತಿ ಹತ್ತಿಯಿಂದ ಕೂಡ ನಿರ್ಮಾಣ ಮಾಡಿರಬಹುದು .

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವ ಪ್ರಕಾರ ಇದು ಒಂದು ನಗರ ಪ್ರದೇಶದಲ್ಲಿ ಒಂದು ಗಿಣಿಯ ಸಾಕಾಣಿಕೆ ಕೇಂದ್ರ ವಾಗಿ ಕಾಣಿಸುತ್ತಿದೆ ಏಕೆಂದರೆ ಇಲ್ಲಿ ವಿವಿಧ ಬಗೆಯ --

ಚಾ ಚಾಕಲೆಟ್‌ ನ ಕಂಪನಿ ಯ ಸಂಭದಿಸಿದಂತೆ ಒಂದು ಬಿಸ್ಕಟ್‌ ಕೂಡ ಕಾಣಿಸ್ತಾ ಇದೆ ಅದೇ ರೀತಿ ಕಿಟ್‌ ಕ್ಯಾಟ್‌ ಅನ್ನುವ ಒಂದು ಚಾಕಲೆಟ್ ಅದೇ ರೀತಿ ಸ್ಟ್ರಾಬರಿ ಅದೇ ರೀತಿ ಎಲ್ಲಾ ರೀತಿಯ ಚಾಕಲೆಟ್‌ ಪದಾರ್ಥ --

ಬಾಗಿಲು ಕೂಡ ಕಾಣಿಸುತ್ತಿದೆ ನನಗೆ ಇದು ಅನಿಸುತ್ತಿದೆ ಇನ್ನು ಹೊಸದಾಗಿ ಅಂದರೆ ನಿರ್ಮಾಣ ಹಂತದಲ್ಲಿರುವ ಒಂದು ಕಟ್ಟಡವಾಗಿರಬಹುದು .

ಒಂದು ದೊಡ್ಡದಾದ ನಗರದಲ್ಲಿ ಚಿತ್ರೀಕರಿಸಿರುವ ಚಿತ್ರ ವಾಗಿರಬಹುದು ಚಿತ್ರದಲ್ಲಿ ದೊಡ್ಡದಾದ ಕಟ್ಟಡ ಕೂಡ ಕಾಣಿಸ್ತಾ ಇದೆ ಅದೇ ರೀತಿ ಒಂದು ಮೈದಾನದಲ್ಲಿ ಸೈಕಲ್ ಕೂಡ ನಿಂತಿದೆ.

ಈ ಚಿತ್ರವು ಒಂದು ದೊಡ್ಡದಾದ ಕಟ್ಟಡಕ್ಕೆ ಒಬ್ಬ ಕಾರ್ಮಿಕನು ಅಂದರೆ ಪೈಪ್‌ ನ ಕೆಲಸ ಮಾಡುವ ಕಾರ್ಮಿಕನು ಒಂದು ಮನೆಗೆ ಬೇಕಾದ ಪೈಪನ್ನು ನಿರ್ಮಾಣ ಮಾಡುತ್ತಿದ್ದಾನೆ.

ಒಂದು ಅಲಂಕಾರ ಕೂಡ ಮಾಡಲಾಗಿದೆ ಈ ಅಲಂಕಾರವನ್ನು ನೋಡಿದರೆ ಒಂದು ಮದುವೆ ಸಮಾರಂಭಕ್ಕೆ ನಿರ್ಮಾಣವಾದಂತಹ ಕಾರು ಕಾಣಿಸುತ್ತದೆ.

ಈ ಚಿತ್ರವು ಒಂದು ಹಣ್ಣಿನ ಅಂಗಡಿಯಲ್ಲಿ ಚಿತ್ರೀಕರಣ ಚಿತ್ರಿಸವಾಗಿದೆ. ಈ ಹಣ್ಣಿನ ಅಂಗಡಿಯಲ್ಲಿ ವಿವಿಧ ಬಗೆಯ ಹಣ್ಣುಗಳು ಕಾಣು ಸಿಗುತ್ತವೆ. ಅದೇ ರೀತಿ ಮೂಸಂಬಿ ದಾಳಿಂಬೆ ಮತ್ತು ಬಾಳೆಹಣ್ಣು ಕೂಡ ನೇತಾ ನೇತು ಹಾಕಲಾಗಿದೆ.

ಅದೇ ರೀತಿ ಇದು ಒಂದು ಕಲ್ಲಿನಿಂದ ವಿವಿಧ ರೀತಿಯ ವಾಸ್ತು ಶಿಲ್ಪಿಯನ್ನು ಹೊಂದಿದೆ. ಇಲ್ಲಿ ದೇವಾ ಭಕ್ತಾಧಿಗಳು ದೇವಾಲಯಕ್ಕೆ ಪ್ರವೇಶಿಸುತ್ತಿದ್ದಾರೆ.

ಮಾಡುತ್ತಿರುವ ದೃಶ್ಯ ಕಾಣುತ್ತಿದೆ ಅದೇ ರೀತಿ ಹೂವಿನ ಹಾರವು ಮಲ್ಲಿಗೆ ಮತ್ತು ಗುಲಾಬಿ ಹೂವಿನಿಂದ ತಯಾರಾಗುತ್ತಿದೆ .